ಒಂದು ಸಿನಿಮಾ ಮಂದಿರದ ಒಳಭಾಗ ಕಾಣಿಸುತ್ತಿದೆ.

ನನಗೆ ಒಂದು ದುರ್ಗಾ ಮಾತೆಯ ವಿಗ್ರಹ ಕಾಣಿಸುತ್ತದೆ ಕೈಯಲ್ಲಿ ತ್ರಿಶುಲ ಕಾಣಿಸುತ್ತಿದೆ.

ಲೂನಿಂದ ಮಾಡಿರುವ ಅಲಂಕಾರಗಳು ಕಾಣಿಸುತ್ತಿದೆ ಬಲೂನ್ ಗಳು ಬೇರೆ ಬೇರೆ ಬಣ್ಣದಲ್ಲಿದೆ.

ನನಗೆ ಒಂದು ಗ್ರೌಂಡ್ ಕಾಣಿಸುತ್ತಿದೆ ಗ್ರೌಂಡ್ ನಲ್ಲಿ ಹಲವಾರು ಮಕ್ಕಳು ಆಟವಾಡುತ್ತಿರುವುದನ್ನು ನೋಡಬಹುದು.

ನನಗೆ ಒಂದು ಪಾರ್ಕ್ ಕಾಣಿಸುತ್ತಿದೆ ಪಾರ್ಕ ನ ಒಳಬಾಗದ ಎಂಟ್ರನ್ಸ್ ಕಾಣಿಸುತ್ತಿದೆ.

ಮತ್ತು ಹಲವಾರು ಮಣ್ಣಿನ ಪಾಟ್ ಗಳು ಕಾಣಿಸ್ತಾ ಇದಾವೆ.

ನನಗೆ ಒಂದು ಕಾರ್ ಕಾಣಿಸ್ತಾ ಇದೆ.

ಎರಡು ಟಯರ್ ಗಳು ಕಾಣಸ್ತಾ ಇದಾವೆ.

ಕಾರದ ಮಿರರ್ ಕೂಡ ಕಾಣಸ್ತಾ ಇದೆ.

ಒಬ್ಬ ಸೆಕ್ಯೂರಿಟಿ ಕೂಡ ಕಾಣಿಸ್ತಾ ಇದ್ದಾನೆ

ಒಂದು ಕ್ರೀಡಾಂಗಣ ಕಾಣಿಸುತ್ತದೆ ನಾಮಫಲಕವನ್ನು ಕನ್ನಡದಲ್ಲಿ ಬರೆದಿದ್ದಾರೆ.

ಡೋರ್ ಕಾಣಿಸುತ್ತಿದೆ ಒಂದು ಶಟರ್ ಕೂಡ ಕಾಣಿಸುತ್ತಿದೆ.

ಒಂದು ಮೀನಿನ ಅಂಗಡಿ ಕಾಣಿಸುತ್ತಿದೆ ಮತ್ತು ಇಲ್ಲಿ ಒಬ್ಬ ಯುವಕ ಮೀನನ್ನು ಕಟ್ ಮಾಡುತ್ತಿರುವುದನ್ನು ನೋಡಬಹುದು.

ಎಲ್ಲಾ ಬಿಳಿ ಬಣ್ಣದಲ್ಲಿದೆ ಮತ್ತು ಇನ್ನೊಂದು ಭಾಗದಲ್ಲಿ ನನಗೆ ಬಾಕ್ಸ್ ಗಳು ಕಾಣಿಸುತ್ತಿದ್ದಾವೆ.

ಒಂದು ಕಿಂಡಿ ಅಣೆಕಟ್ಟು ಕಾಣಿಸುತ್ತಿದೆ ಇದರಲ್ಲಿ ಹಲವಾರು ಯುವಕರು ಈಜಾಡುತ್ತಿರುವುದನ್ನು ನೋಡಬಹುದು.

ಬೆಡ್ ನ ಮೇಲೆ ಒಂದು ತಲೆದಿಂಬು ಕೂಡ ಕಾಣಿಸುತ್ತಿದೆ.

ಮತ್ತು ಒಂದು ಸ್ಕ್ರೀನ್ ಕೂಡ ಕಾಣಿಸುತ್ತಿದೆ ಮತ್ತು ಇನ್ನೊಂದು ಭಾಗದಲ್ಲಿ ಒಂದು ಮೋನಿಟರ್ ಸ್ಕ್ರೀನ್ ಕೂಡ ಕಾಣಿಸುತ್ತಿದೆ.

ಒಂದು ಕಟ್ಟಡ ಕಾಣಿಸುತ್ತಿದೆ ಕಟ್ಟಡದ ಮೇಲೆ ಬರೆದಿರುವ ಸೂಚನಾ ಫಲಕ ಕೂಡ ಕಾಣಿಸುತ್ತಿದೆ.

ಎಡ ಭಾಗದಲ್ಲಿ ಎರಡು ತೆಂಗಿನ ಮರಗಳು ಕಾಣಿಸುತ್ತಿದ್ದಾವೆ.

ಇಲ್ಲಿ ಒಂದು ರೆಸ್ಟೋರೆಂಟ್ ಕಾಣಿಸುತ್ತಿದೆ ರೆಸ್ಟೋರೆಂಟ್ನ ಒಳಭಾಗದಲ್ಲಿ ಹಲವಾರು ಟೇಬಲ್ ಮತ್ತು ಕುರ್ಚಿಗಳು ಕಾಣುತ್ತಿದೆ.

ನನಗೆ ಒಂದು ಆಫೀಸ್ ನ ಒಳಭಾಗ ಕಾಣಿಸುತ್ತಿದೆ.

ಗಳು ಕಾಣಿಸುತ್ತಿದ್ದಾವೆ ಮತ್ತು ನನಗೆ ಒಂದು ಟೇಬಲ್ ಕಾಣಿಸುತ್ತದೆ.